ಈ ಪ್ಲೇಸ್ ನೋಡಕೆ ಒಳ್ಳೆ ಚನ್ನಾಗ್ ಕನ್ಕಹತ್ತೈತಿ ಇಲ್ಲಿ ಗೇಮ್ಸ್ ಆಡೋಕೆ ಚೆನ್ನಾಗ್ ಇರತೈತಿ ನೋಡಿ.

ಕಬ್ಬಡ್ಡಿ ಕೊಕೊ ಲಗೋರಿ ಬಚ್ಚಿಟ್ಕೊಂಡ್ ಆಟ ಇಂತ ಆಟ ಚೆನ್ನಾಗ್ ಆಡಬಹುದ್ ಇಲ್ಲಿ. ಪ್ಲೇಸ್ ಕೂಡ ದೊಡ್ಡಕ್ ಕಣಕ್ ಹತೈತಿ ಕ್ರಿಕೆಟ್ ಕೂಡ ಇನ್ನು ಚೆನ್ನಾಗ್ ಆಡ್ಬಹುದು ಇಲ್ಲಿ. ಅಡಕ್ಕೆ ಹೋದ್ರೆ ಇಂತ ಪ್ಲೇಸ್ ಗೆ ಹೋಗಿ ಆಡ್ಬೇಕು ನೋಡಿ ಚೆನ್ನಾಗೈತೆ ಪ್ಲೇಸ್ .

ಅಲ್ಲಾಂದ್ರೆ ಜಾಸ್ತಿ ನೋಬ್ಬಹುದು ಅಲ್ಲಿ ಊರಿಂದ ಊರಿಗೆ ಹೋಗುವವರು ಕೂಡ ಇಂತ ಆಟೊನಲ್ಲಿ ಹೋಗ್ತಾರಾ ಅಲ್ಲಿ ಜಾಸ್ತಿ ಬೈಕ್ ಕಾರ್ಸ್ ಇರೋರ್ ಇರೋಲ್ಲ ಎಲ್ಲರು ಇಂತದ್ರಲ್ಲಿ ಜರ್ನಿ ಮಾಡ್ತಾರಾ.

ನಮ್ದ್ ಏನ್ ಏನಾದ್ರು ಪರ್ಸನಲ್ ಡಾಕ್ಯುಮೆಂಟ್ ಇಟ್ಕೋನಕ ಚೆನ್ನಾಗ್ ಹೆಲ್ಪ್ ಆಗತೈತಿ ನಂಗಂತೂ. ನನ್ ಕಾಲೇಜ್ ಅಲ್ಲಿ ಏನಾದ್ರು ಅಸೈನ್ಮೆಂಟ್ ಬರ್ದು ಕೊಡಬೇಕಂದ್ರು ಇಂತ ಫೈಲ್ನಲ್ಲಿ ಇತ್ತು ಕೊಡ್ತೀನಿ ನಂಗೂ ಹೆಲ್ಪ್ ಫುಲ್ ಆಗುತ್ತೆ.

ನಾವು ಕಾಲೇಜು ಹೋಗು ಹೊತ್ತಾಗ ಸ್ಕೂಲ್ ಹೊತ್ತಾಗ ಬುಕ್ಸ್ ಕಂಪಲ್ಸರಿ ಇರ್ಬೇಕು ನಮ ಹತ್ರ ಬುಕ್ಸ್ ಇಲ್ಲಾಂದ್ರೆ ನಂಗೇನು ಕೆಲಸ ಆಗೋಲ್ಲ ಅಲ್ಲಿ.

ಈ ಪಿಕ್ಚರ್ ನಲ್ಲಿ ಇರೋ ಹಾಗೆ ಅಂದರೆ ನಾವ್ ಯಾವಾಗ್ಲೂ ಮಾಡ್ಲಿಲ್ಲ ಒಂದ್ಸಲ ಮಾಡಿ ಟ್ರೈ ಮಾಡ್ತೀನಿ.

ಏಟಾಸ್ ಲೈನ್ ನೋಡಾಕ ನಮ್ಮ ಬಳ್ಳಾರಿ ಫೋಟೋದ್ ತಾರಾ ಕಣಕ್ ಹತೈತಿ ಅಲ್ಲೆ ಕೂಡ ಸೇಮ್ ಇದೆ ತಾರಾ ಇದೆ ಅಲ್ಲಿ ಎಂಟ್ರನ್ಸ್ ಅಲ್ಲೇ ನೇ ಹೈಲೈಟ್ ಐತೆ ಹೋದ್ರೆ ಇಂತ ಪ್ಲೇಸ್ ಗೆ ಹೋಗ್ಬೇಕು ಬಹಳ ಚೆನ್ನಾಗೈತೆ.

ರೆಡಿ ಅಂತೀರೋ ಪತ್ತಿ ಅಂತ ಪ್ಲೇಸ್. ಅಲ್ಲಿ ಜಾಸ್ತಿಯಾಗ್ ಇಂತ ಪ್ಲೇಸ್ ನ ಕಾಣುತೀವಿ. ಅಲ್ಲಿ ಹೋಗ್ಬೇಕ್ ಅಂದ್ರೆ ಒಂದ್ ಡೇ ಬೇಕು. ಎಲ್ಲ ಜಾಸ್ತಿ ಜನ ಇರ್ತಾರಲ್ಲ ಮೇಲೆ ಹೋಗಿ ದರ್ಶನ ಆಗೋಕೆ ಮಿನಿಮಂ ಒನ್ ಡೇ ಬೀಳುತ್ತೆ.